ಹಮ್ ಇಲೆಕ್ಟ್ರಾನಿಕ್ ವಿದ್ಯುತ್ ಮಿಶನ್ಗಳ ಮೇಲೆ ಇದು ಅತ್ಯಂತ ಉಪಕರವಾಗಿದೆ. ನಾವು ಒಂದ್ ಸಲ ಅನುಭವಿಸಿ ನೀವ್ ಒಂದ್ ಸಲ ನೋಡ್ರಿ ಮಾಡಬಹುದು.

ಈ ಚಿತ್ರದಲ್ಲಿ ತೋರಿಸುತ್ತಿರುವುದು ಚಿತ್ರವೂ ಏನೆಂದರೆ ಕಾರ್ ದರ್ಶಿಗಳ ವಿಭಾಗ ಮುಖ್ಯ ಆಯೋಜನೆಗಳ ಕಚೇರಿಗಳ ವಿಭಾಗ. ಏನಾದರೂ ಇಂಪೋರ್ಟೆನ್ಟ್ ಆಫೀಸ್ ವರ್ಕ್ ಅದು ಇತ್ತೆಂದರೆ ಇಲ್ಲಿ ಕಾರ್ಯದರ್ಶಿಗಳು ನಡೆಸಿ ಕೊಡ್ತಾರಾ ಇವು ಅನ್ ನೆಸೆಸ್ಸೋರಿ ಏನು ಥಿಂಗ್ಸ್ ನಡೆಯಲ್ಲ ಇಲ್ಲಿ ನೀವು ಒಂದಸಲ ನೋಡ್ ಬರ್ರಿ ಹೋಗಿ ಗೊತ್ತಾಗು--

ಅತಿಯಾದ ಮನೋರಂಜನೆಯನ್ನು ಜನರಿಗೆ ಉಂಟು ಮಾಡುತ್ತದೆ. ಆ ಮನೋರಂಜನೆಯಿಂದಾಗಿ ಜನರು ಅತಿಯಾದ ಸಂತೋಷದಾಯಕವನ್ನು ಉಂಟು ಮಾಡುತ್ತದೆ. ನೀವು ಒಂದ್ ಸಲ ಹಚ್ಚಿ ನೋಡಿ ಅನುಭವಿಸಿ ನೋಡಿ ಅವಾಗ ನಿಮಗೆ ಆ ಕಟಾಕ್ಷಗಳ ಬಗ್ಗೆ ಗೊತ್ತಾಗುತ್ತೆ.